ಮುಂದೆ ಗಾಡಿಗಳು ಕೂಡ ನಿಂತಿದೆ ಮೆಟ್ಟಿಲು ಕಾಣಿಸ್ತಾ ಇದೆ

ಈ ಚಿತ್ರದಲ್ಲಿ ನಾವು ಒಂದು ಆಟೋ ರಿಕ್ಷಾ ವನ್ನು ನೋಡುತ್ತಿದ್ದೇವೆ ಇದು ಪ್ಯಾಸೆಂಜರ್ ಕೂಡಿಸಿಕೊಂಡು ಹೋಗುವ ಆಟೋ ಇದಾಗಿದೆ.

ಹಲವಾರು ಬಿತ್ತನೆ ಮಾಡಿರುವಂತಹ ಹೊಲಗಳು ಕಾಣುತ್ತಿದೆ ಹಾಗೂ ರಸ್ತೆಗಳು ನಮಗೆ ಕಾಣಿಸುತ್ತಿದೆ. ಮನೆಗಳು ಬಿಲ್ಡಿಂಗಗಳು ನಮಗೆ ಕಾಣಿಸುತ್ತಿದೆ. ಹಲವಾರು ಮರಗಳು ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಮಹಿಮಾ ಇನ್ಸ್ಟಿಟ್ಯೂಷನ್ ಆಫ್ ನರ್ಸಿಂಗ್ ಎಂಬ ಬೋರ್ಡ್ನ್ನು ನೋಡುತ್ತಿದ್ದೇವೆ ಸ್ಫೂರ್ತಿ ಮೈನಾರಿಟಿ ಎಜುಕೇಶನಲ್ ಚಾರಿತ್ಬ್ಲ್ ಟ್ರಸ್ಟ್ ಎಂದು ಕೂಡ ಬರೆದಿದೆ .

ಹಾಗು ಇಲ್ಲಿ ಈ ಇಸ್ಟಿಟ್ಯೂಟ್ ನರ್ಸಿಂಗ್ ಇಸ್ಟಿಟ್ಯೂಟ್ ಆಗಿದೆ.

ಚಿತ್ರದಲ್ಲಿ ನೀರು ಇರುವಂತಹ ಸ್ಥಳವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ಮಣ್ಣಿನ ರೋಡ್ ಇದೆ ಹಾಗು ಮಣ್ಣಿನ ರಾಶಿಯನ್ನು ಇಲ್ಲಿ ಹಾಕಿದ್ದಾರೆ ಇಲ್ಲಿ ಒಂದು ಜೆ_ಸಿ_ಬಿ ಕೆಲಸ ನಡೆಸುತ್ತಿದೆ.